ಇದು ಒಂದು ಫರ್ನಿಚರಿ ನ ಕುರ್ಚಿದ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಎರಡು ದೊಡ್ಡದಾದ ಸೋಫಾ ಗಳ ಕುರ್ಚಗಳನ್ನು ನಾವು ಕಾಣಬಹುದು.

ಅಲ್ಲಲ್ಲಿ ಸಣ್ಣ ಪುಟ್ಟದಾದ ಗಿಡ ಮರಗಳನ್ನು ಕಾಣುತ್ತೆವೆ ಈ ದೃಶ್ಯವು ನೋಡಲು ಸುಂದರವಾಗಿದೆ.

ಇದರಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಅನ್ನು ನಾವು ಕಾಣುತ್ತೇವೆ.

ಆ ಬಿಲ್ಡಿಂಗಿನ ಮೇಲ್ಭಾಗದಲ್ಲಿ ಕೆ_ಎಸ್ ಆಸ್ಪತ್ರೆ ಎಂಬ ದೊಡ್ಡದಾದ ಅಕ್ಷರ ಬರೆದಿರುವುದನ್ನು ನಾವು ವೀಕ್ಷಿಸುತ್ತೇವೆ.

ಇದರ ಕೆಳಭಾಗದಲ್ಲಿ ಕೆಲವು ಬೈಕು ಗಳು ಕಾರ್ ಗಳು ನಿಂತುಕೊಂಡಿರುವುದನ್ನು ನಾವು ವೀಶಿಸುತ್ತೇವೆ.

ಅಲ್ಲಲ್ಲಿ ಸಣ್ಣ ಪುಟ್ಟದಾದ ಗಿಡಮರಗಳನ್ನು ನಾವು ಕಾಣುತ್ತೇವೆ.

ಹಾಗು ಒಂದು ಬಿಳಿ ಬಣ್ಣದದಾದ ದೊಡ್ಡದಾದ ಬಸ್ ಬರುತಿರುವುದನ್ನು ನಾವು ವೀಕ್ಷಿಸಬಹುದು.

ಇದು ಒಂದು ರಸ್ತೆ ಟಾರಿನ ಚಿತ್ರಣವೆಂದು ನಮಗೆ ತಿಳಿದು ಬರುತ್ತದೆ.

ಹಾಗು ಒಂದು ಫ್ಯಾನ್ ಮತ್ತು ಒಂದು ದೊಡ್ಡದಾದ ವಿದ್ಯುತ್ ಅನ್ನ ಹಾಕಿರುದು ನಮಗೆ ತಿಳಿದು ಬರುತ್ತದೆ.

ಹಾಗೂ ಅನೇಕ ರೀತಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಎಂದು ಹೇಳಬಹುದು ಇದರ ಕೆಳಗಡೆ ಅನೇಕ ಡಬ್ಬಿಗಳನ್ನು ನಾವು ಕಾಣಬಹುದು.

ಒಂದು ದೇವಸ್ಥಾನದ ಚಿತ್ರಣ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಒಂದು ದೊಡ್ಡದಾದ ದೇವಸ್ಥಾನವನ್ನು ನಾವು ಕಾಣಬಹುದು.

ಹಾಗು ಹಲವಾರು ದೊಡ್ಡ ದೊಡ್ಡದಾದ ಗಿಡಮರಗಳನ್ನು ನಾವು ಕಾಣಬಹುದಾಗಿದೆ.

ಒಂದು ಔಷಧಾಲಯ ಚಿತ್ರ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೂ ವಿವಿಧ ರೀತಿಯ ಜಿಮ್ ಸಾಮಗ್ರಿಗಳನ್ನು ನಾವು ಇಲ್ಲಿ ನೋಡಬಹುದು.

ಇದು ಒಂದು ದೇವಸ್ಥಾನದ ಮುಂಭಾಗದ ಆವರಣದ ಚಿತ್ರದಿಂದ ನಮಗೆ ತಿಳಿದು ಬರುತ್ತದೆ ಇಲ್ಲಿ ಹಲವರು ವಿವಿಧ ರೀತಿಯ ಪಾರ್ಕ್ ಅನ್ನು ನಾವು ಕಾಣಬಹುದು.

ಇದರ ಮುಂಭಾಗದಲ್ಲಿ ಒಂದು ನೀಲಿ ಬಣದ ಮಷೀನ್ ಅನ್ನು ನಾವು ಕಾಣುತ್ತೇವೆ.

ಹಾಗೂ ಹಲವಾರು ತೆಂಗಿನ ಮರಗಳು ಇನ್ನಿತರ ಮರಗಳನ್ನು ನಾವು ಕಾಣಬಹುದು.

ಇಲ್ಲಿ ಮೂರು ರೀತಿಯ ಮೂರ್ತಿಗಳನ್ನು ಅಳವಡಿಸಿರುವುದನ್ನು ನಾವು ಕಾಣಬಹುದು.

ಇದು ಅಚ್ಚ ಹಸಿರಿನ ಬಯಲಿನ ಪ್ರದೇಶವಾಗಿದ್ದು ನೋಡಲು ತುಂಬಾ ಸುಂದರವಾಗಿ ಕಾಣುತ್ತದೆ.

ಇಲ್ಲಿ ವಿವಿಧ ರೀತಿಯ ಜಿಮ್ ನ ಸಾಮಗ್ರಿಗಳನ್ನು ಇಟ್ಟಿರುವುದನ್ನು ನಾವು ಕಾಣಬಹುದು.

ಈ ಜಿಮ್ ನ ಮೇಲ್ಭಾಗದಲ್ಲಿ ಫ್ಯಾನ್ ಮತ್ತು ಲೈಟಿಂಗ್ ವ್ಯವಸ್ಥೆ ಅನ್ನ ಅಳವಡಿಸಿರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗು ಕೆಲವು ವ್ಯಕ್ತಿಗಳು ಪೊಲೀಸರು ನಿಂತಿರುವುದನ್ನು ನಾವು ಕಾಣಬಹುದು ಆದರ ಹಿಂಭಾಗದಲ್ಲಿ ದೊಡ್ಡದಾದ ಬಿಲ್ಡಿಂಗ್ ಅನ್ನು ನಾವು ಕಾಣಬಹುದು ಹಾಗು ಅಲ್ಲಲಿ ಚಿಕ್ಕ ಪುಟ್ಟದಾದ ಗಿಡಮರಗಳು--

ತು ವಸ್ತುಗಳನ್ನು ನಾವು ಕಾಣಬಹುದಾಗಿದೆ ಒಟ್ಟಾರೆಯಾಗಿ ಈ ದೃಶ್ಯವು ನೋಡಲು ತುಂಬ ಸುಂದರವಾಗಿದೆ.

ಪಾರ್ಕಿ ನ ಒಳಗಡೆ ದೊಡ್ಡ ದೊಡ್ಡದಾದ ಗಿಡ ಮರಗಳು ಹಸಿರು ಗಿಡ ಮರಗಳು ಹೂವಿನ ಗಿಡಮರಗಳನ್ನು ನಾವು ಕಾಣುತ್ತೇವೆ.